ಇದು ಒಂದು ಕೇಕ್ ರೀತಿ ಮಾಡಲಾಗಿದೆ.

ಅದರ ಮೇಲೆ ಕಾವೇರಿ ಕನ್ನಡ ಅಂತ ಬರೆಯಲಾಗಿದೆ.

ಈ ಚಿತ್ರದಲ್ಲಿ ದೊಡ್ಡವಾದ ಬೆಟ್ಟ ಗುಡ್ಡಗಳನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ದೊಡ್ಡ ಒಂದು ಅಡಗವನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಒಂದು ಡೆಲ್ಲಿ ಅಂತ ಬರೆಯಲಾಗಿದೆ.

ಹಾಗೂ ಇಲ್ಲಿ ಒಂದು ಬೈಕ್ ನಿಂತಿರುವುದನ್ನು ಕಾಣಬಹುದಾಗಿದೆ.

ಹಾಗು ಇದೊಂದು ದೊಡ್ಡವಾದ ಹೋಟೆಲ್ ರೀತಿ ಕಾಣಬಹುದಾಗಿದೆ.

ಹಾಗು ಚಿಕನ್ ಮತ್ತು ಮಟನ್ ಗಳಿಗೆ ಹಾಕುವ ಮಸಾಲಾ ಗಳನ್ನು ಕಾಣಬಹುದಾಗಿದೆ.

ಹಾಗು ಅದರ ಮುಂದೆ ಒಂದ ಕಟ್ಟಿಗಿಯ ಪುಟ್ಟಿ ರೀತಿ--

ಹಾಗು ಬಾಳೆ ಎಲೆ ಮತ್ತು ಹಚ್ಚಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಹಾಗೂ ಇದೊಂದು ಕಾಲೇಜ್ ರೂಮ್ ಗಳನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಇದೊಂದು ಅಂಗಡಿಯಲ್ಲಿ ತೆಗೆದ ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ಇದು ಒಂದು ಬಂಜಾರ ಆಗಿರುವ ಚಿತ್ರ ಆಗಿರಬಹುದು.